ಅವರ ತಾಯಿದು ಮಂಗಳೂರು ಅನ್ಸುತ್ತೆ ಅಲ್ವಾ, ಅಷ್ಟಾಗಿ ಗೊತ್ತಿಲ್ಲ ಸುಮಂತ್ ನಾನು starting ಅಲ್ಲಿ ಅಷ್ಟು ನೋಡಲಿಲ್ಲ correct ಆಗಿ episode ನ, ಆದರೆ ಅವರ ತಾಯಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ,

ಇವ್ರು ಚೆನ್ನಾಗೇ ಮಾತಾಡ್ತಾರೆ ಆದ್ರೆ ಸ್ವಲ್ಪ ಚೆನ ಚೆನ್ನೈಯಲ್ಲಿ ಇರೋದ್ರಿಂದ ಸ್ವಲ್ಪ ಕನ್ನಡ fluent ಯಾಗಿ ಬರಲ್ಲ ಅವರಿಗೆ, ಹೌದು ಸುಮಂತ ಆದ್ರೂ ಆದಷ್ಟು ಕನ್ನಡನೇ ಮಾತಾಡಕ್ಕೆ try ಮಾಡುತ್ತಾರೆ

ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡದವರು dancer ಅಂತ ಹೇಳ್ಕೊಳಕ್ಕೆ, ಹೌದು ಸುಮಂತ್ ಮತ್ತೆ ನೋಡ್ದಾ ಅವ್ರ್ದು ಅವ್ರ್ದು ಕೂಡ ಒಂದು tragedy ಇದೆ ಅವರ life ಅಲ್ಲಿ ಕೂಡ ಅವ್ರ್ ಮಗು ಕೂಡ ಒಂದು ತೀರ್ ಹೋಗಿರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ ಸುಮಂತ್ ಅವರು ಹೇಳಿಕೊಳ್ಳೋಕೆ ಕೂಡ ಇಷ್ಟಪಡಲಿಲ್ಲ, ಓಹ್ ಹೌದಾ ಪಾಪ ಎಷ್ಟು ನಾವು, ನಾವು ಸಾಮಾನ್ಯ ಜನರು ಅವರಿಗೆ ಏನು ಇಲ್ಲ ಎಷ್ಟು ಆರಾಮಾಗಿದ್ದಾರೆ ಅಂತ ಅನ್ಕೊಂತೀವಿ ಆದರೆ ಎಲ್ಲರ ಜೀವನದಲ್ಲಿ ಏನೋ ಒಂದು ತೊಂದರೆ ಇದ್ದೇ ಇರುತ್ತೆ ಅಲ್ವಾ ಅಭಿಷೇಕ್, ಹೌದು ಸುಮಂತ್ ನಾವು ನಮಗೇನು ಗೊತ್ತಾಗುತ್ತೆ ಸುಮಂತ ಅವರೇ ಏನಪ್ಪಾ ಸ್ಟಾರ್ ಅವರತ್ರ ಅವರು ಆತರ ಇದ್ದಾರೆ ಇತರ ಇದ್ದಾರೆ ಅಂತ ಅನ್ಕೊಂತೀವಿ but ಅವರಿಗೂ ಕೂಡ ಕಷ್ಟ ಇರುತ್ತೆ ಅಂತ ಯಾರು ತಿಳ್ಕೊಳ್ಳೋದಿಲ್ಲ, ಹೌದು ಅಭಿಷೇಕ್ ನಾವು ಅವರು ಸ್ಟಾರ್ ಅಂತ ಅಂದ್ಕೊಳೋ ಮುಂಚೆಅವರು ನಮ್ಮ ತರ ಒಬ್ಬ

ಕಷ್ಟಪಟ್ಟು ಏನನ ಮಾಡಬೇಕು ಅಂತ ಛಲದಿಂದ ಅವರು ಮೇಲೆ ಬಂದಿರೋದಕ್ಕೆ ಸ್ಟಾರ್ ಆಗಿದ್ದಾರೆ ಅದೇ ತರ ಎಲ್ಲರೂ ಯೋಚನೆ ಮಾಡದ್ರೆ ಪ್ರತಿಯೊಬ್ಬರು ಸ್ಟಾರ್ ಆಗ್ತಾರೆ ಅಲ್ವಾ

ಮತ್ತೆ ಬೇರೆ episodes ಎಲ್ಲಾ ನೋಡ್ತೀಯ ಸುಮಂತ್ ನೀನು weekend with ರಮೇಶ್ compulsory ನೋಡ್ತೀಯ ಹ ಹೌದು ಅಭಿಷೇಕ್ ಎಲ್ಲ episodes ನೋಡ್ತೀನಿ ಬೇರೆ ಯಾರ್ ಯಾರದ್ದು ನೋಡಿದ್ಯಾ ಸುಮಂತ್ ನೀನು, ನಾನು ವಿಜಯ್ ಪ್ರಕಾಶ್ ಅವರ್ದು ನೋಡ್ತಾ ಇರ್ತೀನಿ ತುಂಬಾ ಇಷ್ಟ ಅವರದು.

ಹ ಹೌದು ಅಭಿಷೇಕ್, ಅವರು ತುಂಬಾನೇ ಕಷ್ಟ ಪಟ್ಟಿದ್ದಾರೆ ಜೀವನದಲ್ಲಿ,

ಇಲ್ಲ ಸುಮಂತ್ ನನಗೆ ಕೇಳಿರುವ ನೆನಪು ನಮ್ಮ ತಂದೆ ತಾಯಿ ಕೂಡ ನೋಡ್ತಾ ಇರ್ತಾರೆ weekend with ರಮೇಶ್ ನ ಅವರು ಕೂಡ ಬಹಳ ಇಷ್ಟಪಟ್ಟು ನೋಡ್ತಾರೆ, ಓ ಹೌದಾ ಅವರ್ದು ತುಂಬಾ ಚೆನ್ನಾಗಿದೆ ಅವರು ಸಂಗೀತ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ಕೊಂಡ್ ಬರ್ತಾರೆ.

ಸ್ಕೂಲ್ school ಕೂಡ ಓದ್ತಾ ಇರ್ತಾರೆ,

ಹಾಗೆ ಒಂದು ಪರಿಸ್ಥಿತಿ ಬಂದಾಗ ಅವರು degree ಮಾಡ್ತಾ ಅವರಿಗೆ ಏನು ದಿಕ್ಕೆ ತೋಚುತ್ತಾ ಇರಲ್ಲ ನಾನು degree ಮಾಡಿರೋದು, ಮೈಸೂರಲ್ಲಿ degree ಮಾಡಿ ಬದುಕು ಅಂತ ಬದುಕ ಅಥವಾ ನಂದು ಬೇರೆ ಏನನ ಮಾಡು ಅಂತ ಯೋಚನೆ ಮಾಡಿ,

ಅವರು ಒಂದು ತೀರ್ಮಾನಕ್ಕೆ ಬಂದಿ,

ಒಂದು ದಿವಸ ಸಂಜೆ ಮನೆ ಬಿಟ್ಟು ಹೋಗ್ತಾರೆ.

ಹಾಗೆ ಅಲ್ಲಿಂದ ಅವರ ಮನೆ ಬಸ್ stop ಹೋಗಿ ಅಲ್ಲಿಂದ ಅವರು

ಅವರು ಏನಕ್ಕೆ ತಿರುಪತಿ ಹೋದ್ರು ಅಂತ ಅವ್ರ್ಗು ಗೊತ್ತಿಲ್ವಂತೆ ಅಲ್ಲಿಂದ ತಿರುಪತಿಗೆ ಹೋಗಿ. ತಿರುಮಲ ಸ್ವಾಮಿದು ದರ್ಶನ ಮಾಡಿ

ಹಾಗೆ ಅವರು ಅಲ್ಲಿಂದ ಮುಂಬೈ ಬಸ್ ಹತ್ತುತ್ತಾರಂತೆ,

ಹಾಗೆ ಮುಂಬೈ ಬಸ್ ಏನಕ್ಕೆ ಹತ್ತುತ್ತಾರೆ ಅಂತ ಅವರಿಗೆ ಪಾಪ ದೇವರು ಅಲ್ಲಿಗೆ ಕರ್ಕೊಂಡು ಹೋಯ್ತು ಏನೋ ಗೊತ್ತಿಲ್ಲ ಅವರಿಗೆ

ಅವರಿಗೆ ಗೊತ್ತಿಲ್ವಂತೆ ನಾನೇನುಕ್ಕೆ ಮುಂಬೈ ಬಸತ್ತಿದೆ ಅಂತ,

ಇವಾಗ ಅದು ಮುಂಬೈ ಅವಾಗ ಬಾಂಬೆ ಆಗಿತ್ತು ಅಲ್ವಾ,

ಅವರು ಅಲ್ಲಿ ಹೋಗಿ ಪಾಪ ತುಂಬಾನೇ ಹಸಿವು ಇದ್ದಂತೆ ಅವರಿಗೆ ಅವರ ಹತ್ರ ಮನೆಯಿಂದ ತಗೊಂಡು ಹೋಗಿರುವ ಎಳುನೂರು ರುಪಾಯಿ ತೊಗೊಂಡ್ ಹೋಗಿದ್ರಂತೆ ಆ ಕಾಲದಲ್ಲಿ

ಇವಾಗ ಎಳುನೂರ್ ರೂಪಾಯಿಗೆ ಏನು ಬರುತ್ತೆ ಹೇಳು ಅಭಿಷೇಕ್, ಹೌದು ಸುಮಂತ್ ಆಗಿನ ಕಾಲದಲ್ಲಿ ಒಂದೊಂದು ರೂಪಾಯಿಗೂ ತುಂಬ ಬೆಲೆ ಇತ್ತು ಸುಮಂತ್, ಹ ಆಗಿನ ಕಾಲಕ್ಕೆ ಒಂದು ಪಲಾವ್ ಬೆಲೆ ಎಷ್ಟು ಇರಬಹುದು ಹೇಳು, ಗೊತ್ತಿಲ್ಲ ಸುಮಂತ್ ನಮಗೇನು ಗೊತ್ತು ನಾವು ಇವಾಗಿನವರು, ಅವರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಅಂತ ಮಾತ್ರ ಗೊತ್ತು ನನಗೆ ಮತ್ತೆ ಅವರು ತುಂಬಾ famous ಕೂಡ ಎಲ್ಲಾ programs ಗೂನು ಕರ್ದೇ ಕರೀತಾರೆ singing programs ಗೆ ಅವರನ, ಹ ಹೌದು ಅಭಿಷೇಕ್ ಒಂದು ಪಲಾವ್ twenty four Rupee's ಅಂತೆ, ಆಗಿನ ಕಾಲದಲ್ಲ ಸುಮಂತ್,

ಒಂದು ಪಲಾವ್ ಗೆ twenty four Rupee's ಅಂದ್ರೆ ಅವರು ಎಳುನೂರ್ ರುಪಾಯಿ ತೊಗೊಂಡ್ ಹೋಗಿರ್ತಾರಲ್ಲವ ತಗೊಂಡ್ ಹೋಗಿದ್ರಲ್ವಾ

ಅವರು ದಿನ ಊಟ ಮಾಡಿದ್ರೆ ಅವರಿಗೆ ಏನೂ ಉಳಿಯೋದೇ ಇಲ್ಲ ಅಲ್ಲಿ.

ಹಾಗೆ ಅವರು ಮುಂಬೈಗೆ ಹೋಗಿ ಒಂದು ದಿವಸ ಪಲಾವ್ ತಿಂದ್ರಂತೆ,

ತುಂಬ ಹೊಟ್ಟೆ ಅಸ್ವಿನಿಂದ ಅಮೇಲೆ ತಿರಗ ಹೋಟೆಲ್ ಕಡೆ ಹೋಗಿಲ್ವಂತೆ ಬ್ರೆಡ್ಡು ಮತ್ತೆ

ಯಾಕೆಂದ್ರೆ ಅವರು ಮನೆಯಲ್ಲಿ comfort zone ಅಲ್ಲಿ ಇದ್ದರು ತುಂಬಾ ತುಂಬಾ ಸುಖವಾಗಿ ಅನ್ನೋದಕ್ಕಿಂತ ತೃಪ್ತಿಯಾಗಿದ್ದರೂ ಜೀವನದಲ್ಲಿ,

ನಾವು ನಮ್ಮ ಸುಖದ ಸುಖದ ಇದ್ರಿಂದ ಆಚೆ ಬರಬೇಕು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ

ನಮಗೆ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ, ಕಷ್ಟಗಳು ಗೊತ್ತಾಗಬೇಕು ಸುಮಂತ್ ಬರಿ ಸುಖದಲ್ಲಿ ಬೆಳೆದರೆ ಏನು ಗೊತ್ತಾಗೋದಿಲ್ಲ ಮತ್ತೆ ಜೀವನ್ದಲ್ಲಿ ತುಂಬಾ ಕಷ್ಟ ಪಡಬೇಕಾಗುತ್ತದೆ ಹೌದು ಅವರು ಹಾಗೆ ಅಲ್ಲಿಂದ ಮ ಬಾಂಬೆಗೆ ಹೋಗ್ತಾರೆ ಅಲ್ಲಿ ಒಂದು ನಡ್ಕೊಂಡು ಹೋಗ್ತಾ ಒಂದು . ಸಂಗೀತ ಶಾಲೆ ಸಿಗುತ್ತೆ.

ನಾನು ಇತರ ಹಾಡ್ತೀನಿ ನನಗೆ ಏನ್ ಹ ಅವಕಾಶ ಇದ್ಯಾ ಅಂತ ಕೇಳಿದಾಗ.

ಅವರು ಅವರು ಇನ್ನೊಂದು al

ಅಲ್ಲಿ ಅವರು ಜಾನಕಿ ವಾಡ್ಕರ್ ಅಂತ,

ಅವರು ಹಾಡು ಅಂತ ಕೇಳ್ತಾರಂತೆ,

ಇವರು ಆಡ್ತಾರಂತೆ ಅವರಿಗೆ ಇಷ್ಟ ಆಗುತ್ತಂತೆ ಪಾಪ ತುಂಬಾ ಒಳ್ಳೆಯ voice ಅಂತ

ಹಾಗೆ ಮೇಲೆ ಅವರ ಗುರುಗಳು ಇರ್ತಾರೆ ಅವರತ್ರ ಕರ್ಕೊಂಡ್ ಹೋಗಿ

ಆಗ ಅವರು ಗುರುಗಳು ಚೆನ್ನಾಗ್ ಆಡ್ತಿಯಾ ನೀನು ಎಲ್ಲಿ ಉಳ್ಕೊಳ್ತಿಯ ನೀನು ಅಂತ ಕೇಳಿದ್ರಂತೆ.

ಅವರು ಅವಾಗ ನಾನು ಉಳ್ಕೊಣಕ್ಕೆ ಏನು ಇಲ್ಲ ನಾನು ಇತರ ಬಂದಿದ್ದೀನಿ ಅಂತ ಹೇಳ್ತಾರಂತೆ

ಆಗ ತಕ್ಷಣ ಅವರು ಸುರೇಶ್ ವಾಡ್ಕರ್ ಅಂತ ಅವರ ಹೆಸರು,

ಅವರು ಹೇಳಿ ಒಂದು ದೇವಸ್ಥಾನದಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತಾರೆ, ಅವರದೊಂದು song ಕೂಡ ತುಂಬಾ famous ಇರಬೇಕು ಅಲ್ವಾ ಸುಮಂತ್ ಅದು ಜೈ ಹೋ song ಹ ಹ ಇವರದು AR ರೆಹಮಾನ್ ದು

ಅವರಿಗೆ ಒಬ್ಬ friend refer ಮಾಡೋದು ಈ ತರ ಏರ್ ರೆಹಮಾನವರು ಮಾಡ್ತಾ ಇದ್ದಾರೆ

ಇತರ ನಿಮಗೆ auditions ಇದೆ ಅಂದ್ರೆ select

ಒಂದು spot ಗೆ ಕರ್ಸ್ಕೊಂತಾರಂತೆ. ಅವ್ರ್ದು ಅವತ್ತಿನ ದಿನ ಅವರ್ನ ಏನನ ಒಂದು ವೇಳೆ ಕರ್ದಿಲ್ಲ ಅಂದಿದಿದ್ರೆ ಇವಾಗ ನಾವು ಅವರನ್ನು ನೋಡ್ತಿದ್ವೋ ಇಲ್ಲವೋ ಅಲ್ವ ಸುಮಂತ್ ಹ ಹೌದು ಅಭಿಷೇಕ್ ಆದ್ರೆ ಅದೆಲ್ಲ time ಅವ್ರ್ ಮಾಡಿರೋ ಒಳ್ಳೆತನ ಅವ್ರ್ನ ಕಾಪಾಡುತ್ತೆ.

ಇತರ audition ಇದೆ ಹಾಡಿ ನಾವ್ select ಮಾಡಕ್ಕಾಗದಿಲ್ಲ select ನಿಮ್ದು ತುಂಬಾ ಚೆನ್ನಾಗಿತ್ತು ಅಂದ್ರೆ ನಿಜವಾಗಲೂ select ಮಾಡ್ತೀನಿ ಅಂತ ಹೇಳಿದ್ರಂತೆ.

ಅವರು select ಮಾಡಿದ್ರು ಹಾಗೆ ಅವ್ರು ರಾತ್ರಿ ಒಂಬತ್ತು ಗಂಟೆಗೆ . ಕರದ್ರಂತೆ AR ರೆಹಮಾನ್ ಸರ್ ಅವರ room ಗೆ

ಹತು ಹೊರೆ ಹನೊಂದು ಗಂಟೆಗೆ start ಆಯ್ತಂತೆ.

ಅವಾಗ ಅವರು ಹೇಳಿದರಂತೆ ನಿನ್ನ select ಮಾಡುತ್ತೀರಿ ತುಂಬಾ songs ಚೆನ್ನಾಗ್ ಬಂದಿದೆ ಅಂತ ಅವರ ಮುಂದೆ ಶಾರುಖ್ ಖಾನ್ ಎಲ್ಲ ಕೂತಿದ್ರಂತೆ ಓದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಎದುರುಗಡೆನೇ first audition ಕೊಟ್ಟಿದ್ದಾರೆ ಅನ್ನಂಗೆ ಆಯ್ತು ಹೌದು ಹೌದು audition ಅಂತ ಅನ್ನಕಿಂಥ ಹೆಚ್ಚಾಗಿ ಅವರು ಹಾಡು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು

ಅವರಿಗೆ ಕರ್ನಾಟಕ್ ಮತ್ತೆ ಹಿಂದುಸ್ತಾನ್ basement ತ ಚೆನ್ನಾಗಿದೆ. ಇವಾಗ ಕೂಡ ತುಂಬಾ ಚೆನ್ನಾಗ್ ಆಡ್ತಾರೆ ಎಷ್ಟು movies ಗೆ ಅಡಿಲ್ಲ ಅಲ್ವಾ ಸುಮಂತ್ ಅವ್ರು ಹೌದು ಅಭಿಷೇಕ್ ಆಗೆ ಆತರ ಹಾಡಿದಾಗ ಅವರು ಅವ್ರಿಗುವೆ AR ರೆಹಮಾನ್ ತಮಿಳುನವರೂ ಅಲ್ವಾ

ಅವಾಗ ಅವರು ಇನ್ನೊಂದು song ಆಡ್ತಿಯಾ ಅಂತ ಕೇಳಿದ್ರಂತೆ ತಮಿಳಲ್ಲಿ

ವಿಜಯ್ ಪ್ರಕಾಶ್ ಅವಾಗ ಸರ್ ಇವಾಗ್ ತಾನೇ ಒಂದು ಹಾಡು ಮುಗಿಸಿದ್ದೀರಿ, ಆಡಣ ಬನ್ನಿ ಸರ್ ಅಂತ ಹೇಳ್ತಾರಂತೆ.

ಅವಾಗ ಅವರಿಗೆ ಇನ್ನೊಂದು song ಹಾಗೆ ಆಡಿಸ್ತಾರಂತೆ.

ಅವರಿಗೆ ನೋಡಿ ಎಂಥ ಅದೃಷ್ಟ ಅಂತ ದೊಡ್ಡ ವ್ಯಕ್ತಿ AR ರೆಹಮಾನ್ ಸರ್ ಮುಂದೆ

ಅವರು ಮಾಡಿರೋ ಸಂಗೀತಕ್ಕೆ ಇವರು ಗಾನ ಕೊಡ್ತಾರೆ ಅಂದ್ರೆ ಎಂತ ಹೆಮ್ಮೆ

ಅದು ನಮ್ಮ ಕನ್ನಡಿಗರು ಮಾಡಿದ್ರು ಅಂತ ಅಂದ್ರೆ ಇನ್ನೂ ದೊಡ್ಡ ವಿಷಯನೆ. ಅವರು ಒಬ್ಬ ಮೈಸೂರಿನಲ್ಲಿ ಬೆಳೆದಿರುವಂತಹ ಒಬ್ಬ ವ್ಯಕ್ತಿ ಇಡೀ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಧನೆ ಮಾಡ್ತಾರೆ ಅಂದ್ರೆ.

ಹೌದು ಸುಮಂತ್ ಅವರು ಇವಾಗ ತುಂಬಾ ಒಳ್ಳೆ post ಅಲ್ಲಿ ಇದಾರೆ ಎಲ್ಲಾ ಕನ್ನಡಿಗರ ಮನಸ್ಸಿನಲ್ಲಿ ಇದ್ದಾರೆ ಅವರು ಹೌದು ಅವರಿಗೆ ಕನ್ನಡದಲ್ಲಿ first chance ಕೊಟ್ಟಿದ್ದು ವಿ ಹರಕೃಷ್ಣ ಯಾವ song ಸುಮಂತ್, ಕವಿತೆ ಕವಿತೆ ಅಂತ ಗಾಳಿಪಟ film

ಮತ್ತೆ ಸುಮಂತ್ ಇನ್ಯಾವಾಗ ಹಾಡುಗಳು ಆಡಿದ್ದಾರೆ ಬೇಕಾದಷ್ಟು ಹಾಡುಗಳು ಹಾಡಿದರಲ್ವಾ ಸುಮಂತ್ ಅವ್ರು ಹೌದು ಹೌದು ಅಭಿಷೇಕ್ ಹಾಗೆ ಅವರಿಗೆ ಆ ಕವಿತೆ ಕವಿತೆ ಹಾಡಿಂದ ಇವಾಗ ಕೂಡ ಹಾಡು ಎಲ್ಲಿ ಅನ್ನ programಮಿಗೆ ಬಂದರು ಅಂದ್ಆಗ

ಅವರು ಹಾಡು ಹಾಡ್ತಿರಾನೇ ಇಳಿಯಂಗಿಲ್ಲ ಆ song ಅಷ್ಟು ಜನರುಗಳನ್ನು ಸೆಳೆದಿದೆ ಹೌದು ಸುಮಂತ್ ಮತ್ತೆ ಎಷ್ಟೊಂದ್ ಹಾಡು ಹಾಡಿದರೆ ಎಷ್ಟೊಂದ್ ಒಳ್ಳೆ song ಆಡಿದ್ದಾರೆ ಮತ್ತೆ ಎಸ್ಟೊಂದು comedy songs ಆಡಿದ್ದಾರೆ ಎಲ್ಲಾ ತರಗಳಿಗೂ almost ಆಡಿದ್ದಾರೆ ಅದರಿಂದನೆ

ಅವರಿಗೆ ಗೆ ಬರಕಿಂತ ಮುಂಚೆ voice artist ಆಗಿದ್ರು dubbing artist . ಓಹ್ ಇದು ಕೂಡ ಮಾಡಿದರ ಅವರು ಹ ಹೌದಾ ಅಭಿಷೇಕ್ ಇದು ಕನ್ನಡದಲ್ಲಿ. kellogg's choco's ದೆಲ್ಲ adds ಬರ್ತಿತ್ತಲ್ಲ.

ಅವರು ಅದಕ್ಕೆಲ್ಲ voice over ಕೊಟ್ಟಿದ್ದಾರೆ.

ಗೊತ್ತೇ ಇರಲ್ಲ ನೋಡಿ ನಮಗೆ ಎಷ್ಟೊಂದು ವಿಷಯ. ಹ ಅದಕ್ಕೆ ಹೇಳೋದು ಅಭಿಷೇಕ್ ನಾವು ಯಾರನ್ನು ಸುಮ್ಮನೆ ಬಾಯಿ ಮಾತಿಗೆ ಹೇಳಬಾರದು, ಅವರೇನು ಕಷ್ಟಪಟ್ಟಿರ್ತಾರೆ ಅಂತ ಅವರಿಗೆ ಮಾತ್ರ ಗೊತ್ತಾಗೋದು ಅಂತ. ಹ್ಹಾ weekend with ರಮೇಶ್ ನೋಡೋದ್ರಿಂದ ಎಷ್ಟು use ಆಗುತ್ತೆ ಅಲ್ವಾ ಸುಮಂತ್. ತುಂಬಾನೇ use ಆಗುತ್ತೆ ಅಭಿಷೇಕೆ ಅದರಿಂದ ನಮ್ಮಂತ ಯುವಕರಿಗೆ ಏನಾನ ಮಾಡಬೇಕು ಅಂತ ಆಸಕ್ತಿ ಹುಟ್ಟುತ್ತೆ. ಹೌದು ಸುಮಂತ್ ಮತ್ತೆ ಮೊನ್ನೆ ಇವರದು ಜೈ ದೇವ್ hospital ಅವರು ಹ head ಅವರದು ಬಂದಿತ್ತಲ್ಲ ಮಂಜುನಾಥ್ heart,

ಹ ಹೌದು ಸುಮಂತ ಅವರು ದೇವೇಗೌಡ್ರು

ಹ ಹೌದು ಅಭಿಷೇಕ್ ಅವರು ಪಾಪ ಎಷ್ಟೋ ಜನ ಬಡ ವ್ಯಕ್ತಿಗಳು ಜೀವಗಳು ಉಳಿಸಿದ್ದಾರೆ,